ಹಾಗು ಸಾಕಷ್ಟು ಬೋರ್ಡ್ ಗಳನ್ನು ಹಾಕಿದ್ದಾರೆ.

ಹಾಗು ಅಲ್ಲೊಂದು ಕನ್ನಡಿ ಕೂಡ ಇದೆ.

ಅಲ್ಲಿ ಸಾಕಷ್ಟು ಬೆಂಚ್ ಆಗು ಚೇರ್ ಗಳನ್ನು ಕಾಣಬಹುದು.

ಅದರ ಮೇಲೆ ಒಂದು ಕರ್ನಾಟಕದ ಬಾವುಟ ಇದೆ.

ಹಾಗು ಅಲ್ಲಿರುವ ಟೇಬಲ್ ಮೇಲೆ ಮೊಬೈಲ್ ವಾಚ್ ಚಾರ್ಜರ್ ಲ್ಯಾಪ್ಟಾಪ್ ಅನ್ನು ಇಟ್ಟಿದ್ದಾರೆ.

ಹಾಗು ಅಲ್ಲಿ ಲೈಟಿಂಗ್ಸ್ ಗಳನ್ನು ಕಾಣಬಹುದು.

ಅಲ್ಲಿ ಒಂದು ಫ್ರಿಜ್ಜನ್ನು ಕೂಡ ಕಾಣಬಹುದು.

ಅಲ್ಲಿ ಒಬ್ಬ ವ್ಯಕ್ತಿಯನ್ನು ಕೂಡ ಕಾಣಬಹುದು.

ಹಾಗು ಅಲ್ಲಿ ಕಲ್ಲುಗಳು ಕೂಡ ಕಾಣಬಹುದು.

ಆ ಅಂಗಡಿಯ ಒಳಗೆ ವಿಧ ವಿಧವಾದ ಐಟೆಮ್ಸ ಗಳನ್ನು ಕಾಣಬಹುದು.

ಹಾಗೂ ಅಲ್ಲಿ ಗಾಜಿನ ಡೋರ್ ಅನ್ನು ಕಾಣಬಹುದು.

ಆ ಅಂಗಡಿಯಲ್ಲಿ ಸಾಕಷ್ಟು ಪುಸ್ತಕಗಳನ್ನು ಜೋಡಿಸಿಟ್ಟಿದ್ದಾರೆ.